ಹಲವಾರು ರೀತಿಯ ಟಾಪ್ ಗಳು ಕಾಣಿಸುತ್ತಾ ಇದೆ ಬಣ್ಣ ಬಣ್ಣದ ಟಾಪ್ ಗಳು ಇವೆ ಇಲ್ಲಿ ಮತ್ತು ಎರಡು ಗೊಂಬೆಗೆ ಹಾಕಿ

ಈ ಚಿತ್ರದಲ್ಲಿ ಕಾಣುವ ದೃಶಯವೇನೆಂದರೆ ಇದು ಒಂದು ಕೆರೆಯ ಚಿತ್ರವಾಗಿದೆ.

ಕಾಣಿಸುವ ವಿಷಯವೇನೆಂದರೆ ಇದು ಒಂದು ವಿಮಾನ ನಿಲ್ದಾಣವಾಗಿದೆ ಇಲ್ಲಿ ಹಲವಾರು ವ್ಯಕ್ತಿಗಳು ವಿಮಾನವನ್ನು ಹತ್ತಲು ಹೋಗುತ್ತಇದ್ದಾರೆ.

ಕಟ್ಟಿಗೆಯಿಂದ ಗೇಟನ್ನು ಕಟ್ಟಲಾಗಿದೆ ಕೆಳಗೆ ಮಣ್ಣು ಇದೆ .

ಇಲ್ಲಿಕಸಕಡ್ಡಿಗಳು ಕಾನಿಸ್ತಾಇದೆ ಇಲ್ಲಿ ನೀರು ಕೂಡ ನಿಂತಿದೆ. ನೋಡಲು ಕೆಟ್ಟದಾಗಿ ಕಾಣಿಸುತ್ತದೆ.

ತೊಗರಿ ಬೇಳೆ ಹೆಸರುಬೇಳೆ ಮತ್ತು ಇನ್ನು ಮುಂತಾದ ಬೇಳೆಗಳು ಅನಿಸುತ್ತ ಇದೆ ಕಲರ್ ಕಲರ್ ಪ್ಯಾಕೆಟ್ ನಲ್ಲಿ ತುಂಬಲಾಗಿದೆ.